ಇಲ್ಲಿ ಒಂದು ಅಟೀಕ್ ಎಲೆಕ್ಟ್ರಿಕ್ ಎನ್ನುವ ಪೋಸ್ಟರ್ ಹಚ್ಚಿದ್ದಾರೆ.

ಇದರ ಪಕ್ಕದಲ್ಲಿಯು ನೀರುಗಳು ಕೂಡ ಇವೆ ಹಾಗೂ ಮೇಲುಗಡೆ ಮೋಡವಿದೆ.

ಇದು ಒಂದು ದೀಕ್ಷಾ ಫರ್ನಿಚರ್ ಎನ್ನುವ ಅಂಗಡಿವಿದೆ ಮೇಲುಗಡೆ ತಗಡ ಇವೆ ಹಾಗೂ ಲೈಟ್ ಇದೆ.

ಹೊರಗಡೆ ಎರಡು ತಟ್ಟೆಗಳು ಇಟ್ಟಿದ್ದಾರೆ ಹಾಗು ಒಂದು ಕುರ್ಚಿ ಇಟ್ಟಿದ್ದಾರೆ ಔಟ್ ಸೈಡ್ ದಲ್ಲಿ ಟೇಬಲ್ ಇಟ್ಟಿದ್ದಾ--

ಇದು ಒಂದು ಶಾಪ್ ಇದೆ ಶೆಲ್ಫು ಗಳಲ್ಲಿ ವಿವಿಧ ತರದ ಸಾಮಾನುಗಳು ಇಟ್ಟಿದ್ದಾರೆ.

ಹಾಗು ಇಲ್ಲಿ ಬ್ಲಾಕ್ ರೆಡ್ ಕಲರದ ಸಾಮಾನುಗಳು ಇಟ್ಟಿದ್ದಾರೆ.

ಹಾಗು ಅಲ್ಲಲ್ಲಿ ಮನುಷ್ಯರು ಕೂಡ ನಿಂತಿದ್ದಾರೆ ಹಾಗು ಇಬ್ಬರು ಜನ ಕ್ಯಾಮರಾ ಫೋಟೋ ತೆಗೆಯುತ್ತಿದ್ದಾರೆ.

ಹಾಗೂ ಒಂದು ಕೊನೆಯಲ್ಲಿ ಚೀಲ ಜಾಡು ಮತ್ತು ಮನೆ ಸೊಟ್ಟದು ಇಟ್ಟಿದ್ದಾ --

ಅದರ ಮೇಲೆ ಮಹಿಳೆಯರು ಕೂತಿದ್ದಾರೆ ವಿವಿಧ ತರಹದ ಡ್ರೆಸ್ ಹಾಕಿ ಹಾಗು ಅವರ್ ಎದ್ರುಗಡೆ ಕಾಫಿ ಬಾಟಲ್ ಹಾಗೂ ಮೊಬೈಲ್ ಗಳಿ --

ಅದರ ಹಿಂದುಗಡೆ ಕೂಡ ಒಂದು ಬ್ಲಾಕ್ ಕಲರ್ ದ ಮೇಲುಗಡೆ ಒಂದು ಕಾರ್ ಕಾಣುತಿದೆ ಹಾಗು ಮೇಲು ಮೋಡ ಇದೆ.